ಮಂಗಳೂರಿನ ಹಳೆಯ ಸರ್ವಿಸ್ ಬಸ್ ನಿಲ್ದಾಣ ಇಲ್ಲಿ ಈಗ--

ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಕಡೆ ಹೋಗ್ಬೇಕಂತ ಇಲ್ಲ ಇದೆ ಒಂದೇ ಕಡೆಯಲ್ಲಿ ನಮಗೆ ಎಲ್ಲ ವಸ್ತುಗಳು ಸಿಗುತದ್ದೆ ಧನ್ಯವಾದಗಳು.

ಸೂ ಒಂದು ಮ--